ಬಂದು ಕಾಫೀಯನ್ನ ಕುಡಿತರ್ ರೀ ಇದರ್ ನೇಮ್ ಇಲ್ಲಿ ದಿಕ್ಕೇ --

ಥಿಂಗ್ಸ್ ಅಂತಾಕಾಂತ ಒಂದು ನೇಮ್ ಅನ್ನು ಹಾಕ್ಸಿದ್ದರೆ ರೀ ಇದೊಂದು ಮಾಡ್ರನ್ ಕಾಫಿ ಶಾಪ್ ಆಗೇತ್ರಿ ಇದು ಭಾಳ ಚೋಲೊಯೆತ್ರೀ.

ಅಂದು ಕಾಲಿಗೆನ ಗಯಾ ಆಗಿತ್ರಿ ಆ ಗಾಯಕ್ಕೆ ಅದನ್ನು ಬ್ಯಾಂಡೇಜ್ ಮಾಡಿ ಅವ್ನು ಮಂಗಿಸರಿ ಕಟದ್ಮಗಡೆ.

ಇದರ ಒಳಗಡೆ ನಾವು ಒಂದು ಹೋಟೆಲ್ ನೋಡಾಕ್ ಕುಂತೇವರೀ. ಈ ಹೋಟೆಲ್ ಗೆ ಜನ ಬಂದು ಕುಡಿದು ಹೋಗ್ತಾರ ರೀ.

ಅವ್ರು ಚಾ ಮತ್ತೆ ಅಂದ್ರ ಇಡ್ಲಿ ದೋಸೆ ವಡ ಪುರಿ ಬಜಿ ಮತ್ತೆ ಪಲ್ಲೆ.

ಈ ಸೇತುವೆಯನ್ನು ನಿರ್ಮಾಣ ಮಾಡುವುದರಿಂದ ನಾವು ಒಂದು ಸ್ಥಳದಿಂದ ಮತ್ತ್ತೊಂದು--

ಇಲ್ಲಿ ನಾವು ಗಿಟಾರ್ ಗಲನ್ನು ನೋಡುತಿದ್ದೇರಿ ಗಿಟಾರ್ ಆಗಿರ್ಬಹುದು--

ಸುಂದರವಾಗಿ ಕಾನೂಕ್ ಕುಂತೈತ್ರಿ ಈದ್ ನೀಲಿ ಆಕಾಶ ಮತ್ತು ಹಸಿರಾದ ವಾತಾವರಣದಿಂದ ಜನರೆಲ್ಲಾ ಮೈ ಮರೆತಿದ್ದಾರೆ ರೀ.

ನಾವು ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನು ನೋಡಕ್ ಹೊಂಥಾವ್ ರೀ.

ಇದರಲ್ಲಿ ನಾವು ಒಂದು ವಿಷಕ ಡೈಲಿ ಪಾರ್ಲೆರ್ ಅನ್ನು ನೋಡಕ್ ಹೊಂಟಿವ್ ರೀ.

ವಿಮಾಗಳನ್ನ ಅಂದ್ರೆ ವಿಮಾನದ ಚಿತ್ರವನ್ನ ಮಾಡಿ ಅವುಗಳನ್ನ ಒಂದೂ ಷೋಕೇಶ್ನಲ್ಲಿ ತೆಗೆದು ಇಟ್ಟಿದ್ದಾರೆ ಮತ್ತು ವಿಮಾನಗಳ ಜೊತೆ ರಾಕೆಟ್ ಅನ್ನು ತೆಗೆದಿಟ್ಟಿದ್ದಾರೆ ಇವು ರಾಕೇಟಿನ --

ಇದು ಯಾವುದೇ ಹಬ್ಬವಲ್ಲ ಇದೊಂದು ಫಂಕ್ಷನ್ ಇದು--

ಇದರಲ್ಲಿ ನಾವು ಒಂದು ಹುಡುಗಿಯ ಚಿತ್ರವನ್ನು ನೋಡುತ್ತಿದ್ದೇವೆ ಈ ಹುಡುಗಿಯ ಚಿತ್ರ ಒಂದು ಗೊಂಬೆಯಾಗಿದೆ.

ಈ ಹಾಲ್ ಒಳಗಡೆ ಖುರ್ಚುಯನ್ನು ಇತ್ತಿರುತ್ತ್ತಾರೆ ಮತ್ತೆ ಇದೊಂದು ನನಗ್ ಸರಕಾರಿ ಆಸ್ಪತ್ರೆ ತರಾನೇ ಕಾಣಿಸ್ತಾಯಿತೇ.

ಖಾಸಗಿ ಬ್ಯಾಂಕ್ ಆಗಿ ಇರ್ತಾವ ರೀ ಯಾವ್ದು ಗವರ್ನಮೆಂಟ್ ಬ್ಯಾಂಕ್ ಆಗಿ ಇರುವುದಿಲ್ಲ .

ಹೀಗಾಗಿ ಇದರಲ್ಲಿ ಸ್ವಲ್ಪ ಬಡ್ಡಿಯನ್ನು ಜಾಸ್ತಿ ಹಾಕಿ ಕೊಡ್ತರ್ ರೀ.

ನೆಕ್ಸ್ಟ್ ಈ ಕೆ.ಸ್.ರ್. ಟಿ.ಸಿ ಬಸ್ಗಳೆಲ್ಲ ಏನ್ ಮಾಡ್ತಾವ್ ರೀ ಅಂತ ಅಂದ್ರೆ --

ನಂತರ ಇಲ್ಲಿ ಪ್ಲವರ್ ಹಸಿರಾದ ಗಿಡಗಳು ಬೆಳೆದುಕೊಂದೆ --

ಇದಕ್ಕ ಪಾರ್ಕ್ ಮಾಡಾಕ ಅವ್ರ ಏನ್ ಮಾಡಬೇಕು ಅಂದ್ರೆ ಇಲ್ಲೇ ರೊಕ್ಕ ಕೊಟ್ಟ ಅವುಗಳನ್ನ ಪಾರ್ಕ್ ಮಾಡಬೇಕರೀ.

ಇದರಾಗ ನಾವು ಒಂದು ಮೋಸಳೆ ಬಾಯನ್ನು ತೆಗೆದಿರುವ ಒಂದು ಚಿತ್ರವನ್ನು ನೋಡುಉಂತಾವ್ರಿ.

ಆ ಕಟ್ಟಿಗೆಯಿಂದ ಮಾಡಿ ಇಟ್ಟಿರುತ್ತಾರಿ ಅಹ್ ಕಟ್ಟಿಗೆಯಿಂದ ಮಾಡಿ ಅದಕ್ಕ ಬಣ್ಣವನ್ನು--

ಇದರಲ್ಲಿ ನಾವು ಒಂದು ಬಟ್ಟೆಅಂಗಡಿಯನ್ನು ನೋಡುತ್ತಿದ್ದೇವೆ ಈ ಬಟ್ಟೆ ಅಂಗಡಿಯಲ್ಲಿ ಹಲವಾರು ಬಟ್ಟೆಗಳಿವೆ ಮತು ಇದರಲ್ಲಿ ತುಂಬಾ ಜನರು ಬಟ್ಟೆಗಳನ್ನು ಖರೀದಿಸುತ್ತಾರೆ.

ಇಲ್ಲಿ ನಮಗೆ ಚಿಕ್ಕ ಮಕ್ಕಳಿಗೆ ಬೇಕಾದ ಬಟ್ಟೆಗಳು ಸಹ ಸಿಗುತ್ತವೆ ಮತ್ತು ಈ ಬಟ್ಟೆ ಅಂಗಡಿಗಳಲ್ಲಿ ಹಲವಾರು--

ಇದರಲ್ಲಿ ನಾವು ಒಂದು ರೈಲ್ವೆ ನಿಲ್ದಾಣದ ಫ್ಲಾಟ್ ಫಾರಂ ಅನ್ನ ನೋಡತಾ ಇದ್ದೇವೆ.

ಈ ಪ್ಲಾಟ್ ಫಾರಂ ಬಹಳ ಉದ್ದ ಅಯ್ತ್ರಿ ಇದು ಮತ್ತೆ ಫ್ಲಾಟ್ ಫಾರಂ ಒಳಗಡೆ ಜನ ರೈಲಿಗಾಗಿ --

ಒಂದು ವೃತ್ತವನ್ನು ಹಖ್ತೈತೆ ರೀ ಅಂದ್ರ ಮೇಲ್ಗಡೆ ಇಂದ ಕೆಳಗೆ ಹೋಗಿ ಬರ್ತಾಇತ್ರಿ ಕೆಳಗಡೆ ಇಂದ ಮತ್ತ --

ಇದರ ಒಳಗಡೆ ನಾವು ಒಂದು ಬಸ್ ಸ್ಟಾಂಡ್ ನೋಡಕ್ ಅಯ್ತ್ರಿ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಎಲ್ಲಾ ಗವರಮೆಂಟ್ ಬಸ್ಗಳೆಲ್ಲ ಬಂದು ನಿಂದರ್ತವರಿ.

ಈ ಗವರ್ನಮೆಂಟ್ ಬಸ್ಗಳು ಇರುವುದರಿಂದ ಬಹಳ ಉಪಯೋಗ ಆಗತೈತ್ರಿ ಇದರಿಂದ ಎಷ್ಟೋ ಜನವನ್ನ ಎಷ್ಟೋ ಜನ --